ಹ್ಮ್ ಆಗೇತ್ರಿ ಆಗೇತ್ರಿ ಹ್ಮ್. ಇದ . ನೀವು shopping ಇದಕ್ ಸಂತಿಗದು ಹೋಗಿರ್ತೆರಿ ಏನ್ರೀ? ಸಂತಿಗೆ ನಮ್ಮಲ್ಲಿ ಒಂದ ಒಂದ ವಾರ ಅಕ್ಕೆತ್ರಿ ವಾರದಾಗ ಒಂದ್ ದಿವಸ ಆಕ್ಕೆತ್ರಿ. ಹೌದೇನ್ರಿ ಹ್ಮ್ . ಸಂತಿಗ ನಮ್ ಅವ್ವಾರ ಜಾಸ್ತಿ ಹೋಗಿರ್ತಾರಿ. ಎಲ್ಲಾ ಸಿಗ್ತೆತಿ ಏನ್ರೀ ಅದರೊಳಗ ಸಂತಿಯೊಳಗ ಎಲ್ಲಾ ಸಿಗ್ತೆತಿ ಏನ್ರೀ?

ಸಂತಿ ಅಂದ್ರ ಈಗತ ಅರವಿ ಅದು ಏನ್ರ ಕರಿದಿ ಅದು ಮಾಡೋದ್ ಇತ್ತ್ ಅಂದ್ರಿ.

ಸ್ವಲ್ಪ ಇವು ಅದು ಅರ್ವಿ ಇದ್ ಅಂಗಡಿ ಅದು ಅದಾವ್ರಿ ಅರವಿವೆಲ್ಲಾ.

ಅಲ್ಲೆ ಹೋಗಿರ್ತೆವ್ರಿ ಈ ಸಂತಿಗ ನಮ್ ಅವ್ವಾರದು ಹೋಗಿರ್ತಾರಿ ಈ ಕಾಯಿಪಲ್ಲೆ ಅದು ತರಾಕ.

ಹ್ಮ್ ನಾವ್ ಹೋಗಿ ಸ್ವಲ್ಪ ತುಗೊಂಡ್ ಬರುದು ಹಿಂಗ ಒಟ್ ಅಡ್ಯಾಡಿ ಬರ್ತೆವ್ರಿ.

ಹೂನ್ರಿ ನಿಮ್ ಮನಿ ಹತ್ರಾ ಸಮೀಪ ಅಕ್ಕತೇನ್ರಿ ಸಂತಿ ಇದು?

ಹ್ಮ್ ಹ್ಮ್ ಹ್ಮ್ ಹ್ಮ್ ಏನೇನ್ ಕೊಳ್ಳತೆರಿ ಅದ್ರಾಗ ಸಂತ್ಯಾಗ್ರಿ ಏನೇನ್ ತುಗೊಂಡ್ ಬಂದಿರ್ತೇರಿ? ಸಂತಿಯೊಳಗ ಇದು ಕಾಯಿಪಲ್ಲೆ ಅದು ತರಕಾರಿ ಇವು ಎಲ್ಲಾ ತಂದಿರ್ತಾರಿ.

ಉಳ್ಳಾಗಡ್ಡಿ, ಟಮಟಿ ಇಂತಾವ್ ಎಲ್ಲಾ. ಹ್ಮ್ ಹ್ಮ್ ಹ್ಮ್ ಅಲ್ರೀ ಮತ್ತ್ ಬ್ಯಾ~ ಬ್ಯಾರೆ ಸಾಮಾನ್ ಎಲ್ಲಾ ಇರ್ತಾವ್ ಇಲ್ರೀ ಅಲ್ಲೆ? ಹ್ಮ್ ಸಾಮಾನ್ ಇದು ಐತ್ರಿ ಒಂದ್ ಇದು ಅಂಗಡಿ ಐತ್ರಿ ಇದರ್ದ.

ಅಂದ್ರೆ ಎಲ್ಲಾನು ಸಿಗ್ತಾವ ಅಲ್ಲಿ ಇದು ಕಾಳ್ ಗಿವ್ವಾ ಎಲ್ಲಾ ಅಲ್ಲೆ ಸಿಗ್ತಾವ್ರಿ.

ಹ್ಮ್ ಅಲ್ಲೆ ಹೋಗಿ ತೊಗೊಂಬಂದಿರ್ತೆವ್ರಿ. ಹ್ಮ್ ಹೂನ್ರಿ ಇವೆಲ್ಲಾ ಮನಿಗ್ ಮನಿಗ್ ಬೇಕಾಗೊ ಸಾಮಾನ್ ಎಲ್ಲಾ ಸಿಗ್ತಾವನ್ರೀ ಅಲ್ಲೆ?

ನೀವ್ ಅಲ್ಲಿ ದಿನಸಿವದು ಸಾಮಾನ್ ನೀವ್ ಎಲ್ಲಿ ತರ್ತೆರಿ? ಇಲ್ಲೆ ನಮ್ಮ ಊರಾಗ ಇದ್ ಐತ್ರಿ ಅಂಗ್ಡಿ ಎಲ್ಲಾ ಅದಾವ್ರಿ ನಮ್ಗೆ ಎಲ್ಲಾ ಸಿಗ್ತಾವ್ರಿ ಬಂಗಾರದ್ ಅಂಗ್ಡಿ, ಬೆಳ್ಳಿ ಅಂಗ್ಡಿ, ಎಲ್ಲಾ ನಾವೇನ್ Hubballi ಗ್ ಹೋಗಾಂಗೇ ಇಲ್ರೀ.

ನಾವ್ ಇಲ್ಲೆ ಎಲ್ಲಾ ತೂಗೋಂತೆವ್ರಿ ಎಲ್ಲಾ ಸಿಗ್ತಾವ್ರಿ ಅರೀಬ್ರಿ, ಹ್ಮ್ ಕಸಬರಗಿಯಿಂದ ಹಿಡ್ದ್ ಎಲ್ಲಾ ನಮ್ಗ್ ಏನ್ Hubli ಹೋಗಬೇಕ ಅಂತ ಇಲ್ಲ ಇಲ್ಲ ಬಿಡ್ರಿ ನವನಗಾರ್ರಿ ನಮ್ದು.

ಹೂನ್ರಿ ಎಲ್ಲಾ ಸಿಗ್ತಾವ್ರಿ ಇಲ್ಲೇರಿ ಹ್ಮ್ ಈಗ್ ನೋಡ್ರಿ ಎಲ್ಲಾ ಹೋಗಿ ತುಗೊಂಡ್ ಬಂದರಿ ಹ್ಮ್. ಮನ್ಯಾಗ್ ಏನು ಸಾಮಾನ್ ಇದ್ದಿದ್ದಿಲ್ರೀ ಹ್ಮ್ ತುಗೊಂಡ್ ಬಂದೆರಿ ಹ್ಮ್ ಹ್ಮ್ ಹ್ಮ್ ನಿಮ್ಮು ಎಲ್ಲಾ ಬಂಗಾರ್ದ ಅಂಗಡಿ ಎಲ್ಲಾ ಅದಾವ್ ಏನ್ರೀ ಅಲ್ಲೆ ಎಲ್ಲಾ silver ರು ಗೊ~ ಬೆಳ್ಳಿ ಬಂಗಾರ ಎಲ್ಲಾ ಬಾಳ ಸಿಗ್ತಾವೇನ್ರೀ? ಹ್ಮ್ ಎಲ್ಲಾ ಸಿಗ್ತಾವ್ರಿ ಆದ್ರ ಈಗ ಕರೀದಿ ಮಾಡಾಕ ಇಂತಾವೆಲ್ಲಾ ಕರೀದಿ ಮಾಡಾಕ್ ನಾವ್ ಅಲ್ಲಿ market ಗೆ ಹೊಗ್ತೇವ್ರಿ. ಹ್ಮ್ ಹೂನ್ರಿ ಹ್ಮ್ बाजार ಕ ಹೊಕ್ಕೆರಿ ಏನ್ರೀ ಹೆಂಗಾ?

ಅಂದ್ರೆ ಅಯ್ಯ ರುಡಾ ಅಲ್ರಿ ಅಲ್ಲೆ ಹೋಗೋದ್.

ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ . ನೀವ್ Sunday ಇದ ರವಿವಾರಕೊಮ್ಮೆ ಬರ್ತೆರಿ ಏನ್ರೀ ಈಕಡೆ Hubli ಕಡೆ? ಹ್ಮ್ ಬರ್ತೆವ್ರಿ ರವಿವಾರಕೊಮ್ಮೆ ಬರ್ತೆವ್ರಿ ಅಂದ್ರ ದೊಡ್ಡ ದೊಡ್ಡ item ತುಗೊಳೋದ್ ಇದ್ದು ಅಂದ್ರ ದೊಡ್ದ್ ದೊಡ್ದ್ ಸಾಮಾನ ಎಲ್ಲಾ Hubli ಗೆ ಬರ್ತೆವ್ರಿ ಮತ್ತ ಅಷ್ಟು ಇಷ್ಟು ಇದ್ದು ಅಂದ್ರ ಇಲ್ಲೆ ಎಲ್ಲಾ ಸಿಗತಾವ್ರಿ ನಮ್ಮಲ್ಲಿನು ಹಿಂಗಾಗಿ ಹೂನ್ರಿ . ನಮಗು ಮತ್ತ್ ಎರ್ಡ್ bus change ಮ~ ಬದ್ಲಿ ಮಾಡಿ ಬರಬೇಕ್ರಿ ಎರ್ಡ್ bus ಹತ್ತಿ ಬರಬೇಕ ಸುಮ್ನ ಎಲ್ಲಿದ ಅಂತ ಹೇಳಿ ಹೂನ್ರಿ ನಮಗ ಇಲ್ಲೆ ಎಲ್ಲಾ ಸಿಕ್ಕ ಬಿಡ್ತಾವ ಅಲಾ ಮತ್ತ ಯಾಕ ಹೋಗುದ ಅಂತ ಏನ್ರ ದೊಡ್ಡ ದೊಡ್ಡ ಸಾಮಾನ ಅದು ಬಾಳ ದೊಡ್ಡ ಆಭರಣ ಇಂತಾವ ಮಾಡ್ಸುದ ಇದ್ರ ಹಿಂಗ. ಇದ್ರ ಅಷ್ಟ ಬರ್ತೆವ್ರಿ Hubli ಗ್ ಹ್ಮ್ ಹ್ಮ್ ಹೂನ್ರಿ ಹ್ಮ್ ಹೂನ್ರಿ ಊಟ ಅಗಿಲ್ರಿ ಅಂಗಾರ ಇನ್ನು? ಊಟ ಇನ್ನೂ ಇಲ್ಲ ನೋಡ್ರಿ . ಹೂನ್ರಿ ಮತ್ರಿ? ಮತ್ತ್ ಹೇಳ್ರಿ ನೀವೆ ಏನಾರ ಸದ್ಯನ್ಯಾಗ ಮತ್ತೆ ಏನ ದೊಡ್ಡದ ಏನಾರ ತುಗೊಂಡೆರಿ ಏನ್ರೀ? ಹ್ಮ್ ಈಗ ಸದ್ಯೆ ಏನು ಇಲ್ಲ ಬಿಡ್ರಿ ಬಂಗಾರ rate ಎಷ್ಟ ಏರೇತಿ ನೋಡ್ತೀರ ಇಲ್ರಿ ಹ್ಮ್ ಏನ್ ದೊಡ್ಡದ್ ಇಲ್ರಿ ಮನಿಗ್ ಹುಡ್ಗೊರ್ ಬಂದಿದ್ದುರಿ ಒಂದ್ ಯ್ಯಾರ್ಡ ಅಂಗಿನೂ ತುಗೊಂಡ್ ಬಂದೆ ಅವ್ರಿಗ್ ಕೊಟ್ಟ್ ಕಳ್ಸಬೇಕ್ ಅಂತೇಳಿ.

Hai ಶ್ರೇಯ, ಹೇಗಿದ್ದೀಯಾ?

ನಾನ್ಸ ಚೆನ್ನಾಗಿದ್ದೇನೆ. ಮನೆಲ್ಲೆಲ್ಲಾ ಹೇಗಿದ್ದಾರೆ?

ಹ ಮನೇಲಿ ಚೆನ್ನಾಗಿದ್ದಾರೆ ಇವತ್ತ್ ಯಾಕೆ college ಗೆ ಬರ್ಲಿಲ್ಲ?

ನನ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಜ್ವರ ಇತ್ತು. ಹೌದಾ ಮದ್ದಿಗೆ ಹೋಗಿದ್ಯಾ? ನಿನ್ನೆ ಸಂಜೆ ಹೋಗಿದ್ದೆ ಮದ್ದು ತೊಕೊಂಡ್ ಬಂದಿದ್ದೆ.

ನಮ್ಮ college ನಲ್ಲಿ college day ಮಾಡ್ತಾರಂತೆ. ಹೌದಾ, ನಿನ್ನೆ ಹೇಳಿದ್ರ college ಅಲ್ಲಿ?

ಸ್ಪರ್ಧೇ ಎಂತಾಂತ ಸ್ಪರ್ಧೆ ನಾವು ಮಾಡ್ಲಿಲ್ಲ ನಮ್ಮ ತಂಡ ಒಂದ್ ಈಗ ಸ್ಪರ್ಧೆ ಮಾಡ್ಬೇಕಲ್ಲ.

ಹೌದು ನಾನ್ ನಾಳೆ college ಗೆ ಬರ್ತೇನಲ್ಲ ಯೋಚ್ನೆ ಮಾಡ್ವ ಆವಾಗ.

ಹಾ ಆಯ್ತು. ನಾವ್ dance ಸ್ಪರ್ಧೆ ಕೊಡ್ವ? ಹ ಆಯ್ತು, ಯಾವಾಗ college day?

ಹೌದಾ ಮತ್ತೆ dance ಎಲ್ಲ ಮಾಡುದು college day ಗೆ.

ಏನು ಏನಂತ ಮಾಡುದು?

ನಾವೂ ಕನ್ನಡ song ready ಮಾಡುವ.

ಹ ಆಗ್ಬೋದು ಕಲಿಸಿಕೊಡ್ಲಿಕ್ಕೆ ಬರ್ತಾರಾ?

ಹ ನನ್ನ ಗೆಳತಿಯೊಬ್ಳು ಇದ್ದಾಳೆ ಅವ್ಳ ಹತ್ರ ಕೇಳಿ ನೋಡ್ತೇನೆ ನಾನು.

ಹೌದಾ ನಿನಗೆ ಬೇರೆ ಸ್ಪರ್ಧೆಯಲ್ಲಿ ತಯಾರಿ ಮಾಡ್ಲಿಕ್ಕೆ ಇಷ್ಟ ಉಂಟಾ? ಆ ಹೌದು ಚಿತ್ರಕಲಾ ಮತ್ತೆ ಪದ್ಯ ಹೇಳಿಕ್ಕೆ ಇಷ್ಟ ಇತ್ತು.

ಅದು ಅನುಪಮ ma'am ನೊಟ್ಟಿಗೆ ಹೆಸರು ಕೊಡ್ಲಿಕ್ಕೆ. ಆ last ದಿನಾಂಕ ಯಾವಾಗ? Last ದಿನಾಂಕ ನಾಳೆ ಅಲ್ಲ ನಾಡಿದ್ದು ನೀನ್ ನಾಳೆ ಬರ್ತಿಯಲ್ಲ college ಗೆ? ಹಾ ಹೌದು, ಅನುಪಮ ma'am ನೊಟ್ಟಿಗೆ ಕೇಳಿಕ್ಕ? ಹ ಅನುಪಮಾ ma'am ಒಟ್ಟಿಗೆ ನೀನು ಕೇಳಿ ಹೇಳು.

ಇಲ್ಲ ಇನ್ನು ಮಾಡ್ಬೇಕು ಈಗ ನೀನು ಹೇಳಿದ ಮೇಲೆ ಗೊತ್ತಾದದ್ದು ನನ್ಗೆ.

ಮತ್ತೆ ಹೇಳ್ಬೇಕು. dance ಮಾಡ್ವ ನಾವು ಎಷ್ಟು ಮಾಡುದು dance? ನಾವು dance ಒಂದ್ ಎರಡು ಮಾಡುವ ಕನ್ನಡ song ಗೆ ಮಾಡುವ. ಹ ನಾಟಕ ಎಲ್ಲ?

ಹ ಮಾಡುವ ನಾಟಕ dance ಎಲ್ಲ.

ಹೌದ, ಕೃಷ್ಣ ಸುಧಾಮನದ್ದು ನಾಟಕ ಮಾಡ್ವ?

ನಮ್ಮೊಟ್ಟಿಗೆ ಎಷ್ಟು ಜನ ಇದ್ದಾರೆ ನಮ್ಮ friends ನವರೆಲ್ಲ ಇದ್ದಾರಲ್ಲ. ಹ್ಮ್ ಅವರೊಟ್ಟಿಗೆ ಕೇಳಿ ನೋಡೋಣ ಏನ್ ಹೇಳ್ತಾರಂತ.

ಹ ಆಯ್ತು ಮತ್ತೆ. ರಚನ ಸುಧೀಕ್ಷ ಸಿಂಚನನವರನ್ನೆಲ್ಲ ಸೇರ್ಸೋಣ. ಹ ಆಗ್ಬೋದು ಮತ್ತೆ ಪದ್ಯಸ ಹೇಳೋಣ college day ಗೆ. ಹಾ ಆಯ್ತು ಕನ್ನಡ song ಹೇಳುವ.

ನಾವೂ ಅವರೊಟ್ಟಿಗೆ ಕೇಳೋಣ ಸಿಂಚನನವರೊಟ್ಟಿಗೆ.

ನಾವೀಗ ಅದೇ ma'am ma'am ಎಲ್ಲ ನಮ್ಮದು college day ಯದ್ದು ತಯಾರಿಯೆಲ್ಲ ಮಾಡ್ತಿದ್ದಾರೆ ಮತ್ತೆ ಈಗೆಲ್ಲ decoration ಆಗ್ತಾ ಉಂಟು college cleaning ಎಲ್ಲ. ಹಾ ಈಗ class ಇಲ್ಲವ? ಇಲ್ಲ class ಇಲ್ಲ ಎಲ್ಲರನ್ನು ಈಗ ready ಆಗ್ಲಿಕೆಲ್ಲ ಬಿಟ್ಟಿದ್ದಾರೆ dance ಗೆ song ಹೇಳಿಕ್ಕೆ skit ಮಾಡ್ಲಿಕ್ಕೆ.

ಹಾ ಇನ್ನು ಸ್ವಲ್ಪ ಸ್ವಲ್ಪ ದಿನ್~ ದಿನ ಇರುದಲ್ಲ ಹಾಗೆ. ಹ ಹೌದು ಹಾಗೆ ಮತ್ತೆ.

ಸ್ವಲ್ಪ ಉಂಟು ಇನ್ನೂ ನೋಡ್ಬೇಕು.

ಆಯ್ತು ನಾಳೆ ಸಿಕ್ತಿಯಲ್ಲ college ಅಲ್ಲಿ ನಾನಾದ್ರೆ ಇಡ್ತೇನೆ call. ಆಯ್ತು bye ಹಾಗಾದ್ರೆ ಇಡ್ತೇನೆ.

ನಾನ್ ಈಗ mobile ನೋಡ್ಬೇಕು ಅಂತ ಇದೇನೆ. ಮತ್ತೆ ಈಗ ಸ್ವಲ್ಪ ಓದ್ತಾ ಇದ್ದೆ

ನಾನು ಕೆಲ್ಸ ಮಾಡ್ತಾ ಇದ್ದೆ ಮನೇಲಿ ಅಮ್ಮ ಕೆಲ್ಸ ಹೇಳಿದ್ರು ಹಾಗೆ ಮತ್ತೆ ಇದು ಎಂತ ಊಟ ತಿಂಡಿ ಎಲ ಆಯ್ತಾ ಬೆಳಗಿದ್ದು? ಆಯ್ತ್ ಆಯ್ತ್. ಈಗ ಮಧ್ಯಾಹ್ನ ಊಟ ಮಾಡ್ಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ ಇವಾಗ.

ಹಾ ಹಾಗೆ. ಈಗ ರಜೇ ಹಾಗಿದ್ರೆ ನಿಮ್ಗೆ.

ಒಂದು option ಇವು, ಎಂತ phone ಯಾವ್ದು ಆಗ್ಬಹುದು ಅಂತ. ಈಗ offer ಉಂಟಲ್ಲಾ Christmas ಅಲ್ಲಿ Christmas offer ಅಲ್ಲಿ ತಗೋಬಹುದು.

ನನ್ ಅತ್ರ samsung ಉಂಟು. samsung ಆಗ್ಬಹುದಾ ಬೇರೆ ಆಗ್ಬಹುದಾ ಅಂತ ನೋಡ್ತಾ ಇದ್ದೇನೆ ಈಗ. ಅದು ಹೇಗೆ ಆಗ್ತದೆ samsung hang , ಆಗ್ತದೆ first ನಿನ್ಗೆ ಹೇಗೆ ಅನಿಸ್ತದೆ? ನನ್ಗೆ ಅನಿಸೋದ ತೊಂದ್ರೆ ಇಲ್ಲ ಒಳ್ಳೆದಾಗ್ತಾ ಉಂಟು camera ಎಲ್ಲ ಒಳ್ಳೆ ಉಂಟು ಈಗ.

ಆದ್ರೆ ಕೆಲವು samsung ಬೇಡ, ಅದು ಬೇಗ ಹಾಳಾಗ್ತದೆ ಕೆಲವು series ಒಳ್ಳೆ ಇರುದಿಲ್ಲ. m series ಎಲ್ಲ ಹಾಗೆ ಎಂತ ಮಾಡುದ್ ಅಂತ ನೋಡ್ತೇನೆ. ಯಾವ್ದು best phone ಆಗ್ಬಹುದು ಅಂತ. ನಾನ್ ಅತ್ರ Redmi mobile ಇರೋದು, ನಾನ್ ಆದ್ರೆ ಅದೆ prefer ಮಾಡ್ತಾ ಇದ್ದೆ. ಈಗ ಬೇರೆವರ್ಗು ಕೂಡ , ಈಗ Poco ಒಳ್ಳೆ ಉಂಟು ಅಂತ ಹೇಳ್ತಾರೆ Poco mobile . Price ಅಲ್ಲಿ ಯಾವ್ದು ಒಳ್ಳೆ ಉಂಟು? Price ಅಲ್ಲಿ best price. ಅಂತೇಳಿ ನೋಡ್ತಿದ್ರೆ ನಾವು Realme ಮತ್ತೆ Poco , Realme ಒಳ್ಳೆದ್ ಇಲ್ಲ ಅಷ್ಟ್ Poco ಆದ್ರೆ ಇದ್ camera ಕೂಡ ಒಳ್ಳೆ ಉಂಟು. ಅದ್ರ್ದು camera ಒಳ್ಳೆ ಉಂಟ್ ಅದ್ರಲ್ಲಿ heating effect ಉಂಟ್ ಅಂತ ಹೇಳ್ತಾರೆ. Heating ಅದು ಅದು Redmi ಅಲ್ಲಿ ಕೂಡ ಇರ್ತದೆ heating but ಅಷ್ಟೇನು ಗೊತ್ತಾಗೋದಿಲ್ಲ ಈಗ use ಮಾಡೋವ್ರ ಮೇಲೆ depend ಆಗ್ತದೆ ನನ್ನದು mediatek ಅಂತ.

ಹಾ mediatek ಆಗಿರ್ಬೇಕು ಅಂದ್ರೆ ನಾನ್ ನೋಡ್ಲಿಲ್ಲ soft dragon ಅಲ್ವೋ ಅಂತ. ಅದೇ mediatek ಅಂದ್ರೆ ಒಳ್ಳೆ ಬರ್ತದೆ.